ಎಲ್ಲ ತರಹದ ಐಟಮ್ಸ್ ಎಲ್ಲ ಸಿಗುವಂಥ ಸಿಟಿಯಲ್ಲಿ --

ಒಂದು ಉತ್ಸವ ಅಥವಾ ಒಂದು ಏನಾದ್ರು ಒಂದು ಸಂದರ್ಭದಲ್ಲಿ ಒಂದು ಎಲ್ಲರೂ ಒಂದು ವಾಲೆಂಟೈರ್ಸ್ ಆಗಿ ಒಂದೇ ತರದ ಡ್ರೆಸ್ ಹಾಕಿ--

ಒಂದು ಚರ್ಚ್ನಲ್ಲಿ ಸಭೆ ಸಮಾರಂಭ ಏನಾದ್ರು ಅವ್ರದ್ದು ಇದ್ರೆ ಒಂದು ಪ್ರಾಯೆರ್ಸ್ ಎಲ್ಲ ನಡೀತದೆ ಮತ್ತೆ ಫಾದರ್ --

ಜನ ಅಲ್ಲಿ ಪಾರ್ಕ್ನಲ್ಲಿ ಗಾರ್ಡನ್ ನಲ್ಲಿ ಓಡಾಡ್ತಾ ಇದ್ದಾರೆ.

ಇದು ಒಂದು ಪುರಾತನವಾದ ಒಂದು ದೇವಸ್ಥಾನ.

ಇದು ಬೆಳಗ್ಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಮಾಡಿದ್ರೆ ಇನ್ನು ಒಳ್ಳೇದು ಹಾಗಾಗಿ --

ಇದು ವಾಕಿಂಗ್ ಗೆಲ್ಲ ಒಳ್ಳೆ ಪ್ಲೇಸ್ ಇದು ಯಾರಾದ್ರೂ ಬಂದು --

ಆಹ್ಹ್ ಹಣ ಹಾಕ್ಲಿಕ್ಕೆ ಅಥವಾ ಎಫ್ಡಿ ಮಾಡ್ಲಿಕ್ಕೆ ಬರ್ತಾರೆ ಮತ್ತೆ --

ಅದು ಬಹುಶ ಯಾವದೇ ಒಂದು ಹಳಿಯಲ್ಲಿ ಈ ತರ ಇರ್ತದೆ ಇಲ್ಲಿ ಸಣ್ಣ ಗುಡಿಗಳು ಎಲ್ಲ ಇರ್ತದೆ.

ಆಹ್ಹ್ ವಾಕಿಂಗ್ ಗೆ ಬರ್ತಾರೆ ಮತ್ತೆ ಸಂಜೆ ವೇಳೆ ಒಂದು ವಿಶ್ರಾಂತಿಯ --

ಚಲಿಸುವ ಸ್ಕೂಟ ಇದು ಸೈಕಲ್ ಅದನ್ನ ಇವ್ರು ತಗೊಂಡು ಎಲ್ಲ ಕಡೆ ಮಾರ್ಲಿಕ್ಕೆ ಹೋಗ್ತಾರೆ --

ಆಹ್ಹ್ ಒಂದು ಪ್ಲಾಟ್ ಆಗಿರ್ಬಹುದು ಇಲ್ಲಿ ಒಳ್ಳೆ ಒಂದು ನೆಲದ ಮೇಲೆ ಡಿಸೈನ್ ಎಲ್ಲ ಮಾಡಿ ಲೈಟಿಂಗ್ಸ್ ಎಲ್ಲ ಸುಂದರವಾಗಿ-

ಒಂದು ದೊಡ್ಡ ಲಾಡ್ಜಿನಾ ರಿಸೆಪ್ಶನ್ ಸೆಂಟರ್ ತರ ಕಾಣ್ತಾ ಉಂಟು.

ಆಹ್ಹ್ ಶೋ ಉಂಟು ಈ ಬಿಲ್ಡಿಂಗ್ ನ ಎಂಟ್ರೆನ್ಸ್ ಅಲ್ಲೇ --

ಕ್ರೋಟನ್ ಗಿಡಗಳು ನೋಡ್ಲಿಕ್ಕೆ ಚೆಂದ ಅಂತದ್ರಲ್ಲಿ ಒಂದು-

ಇದೊಂದು ಸ್ಟೈಲ್ ಪಾರ್ಕ್ ಅಂತ ಒಂದು ಬಿಲ್ಡಿಂಗ್ .

ಮತ್ತೆ ಈ ಸ್ತಬ್ದ ಚಿತ್ರ ಎಲ್ಲ ಬೇಕಾಗ್ತದೆ ಇಲ್ಲಿ ಹಾಗೆ ಡೋಲು ಹೊಡಿತಾ ಹೋಗ್ತಾ ಇದ್ದಾರೆ.

ಯಾವುದೇ ಒಂದು ಪ್ರೊಸೆಶನ್ ದೇವ್ರ ಪ್ರೊಸೆಶನ್ ಅಥವಾ ದೇವಸ್ಥಾನದ ಕಾರ್ಯಕ್ರಮ ಇರಬಹುದು .

ಇದೊಂದು ಮೀನು ಮಾರುವ ಸ್ಥಳ ಫಿಶ್ ಮಾರ್ಕೆಟ್ .

ಇಂಥದ್ದೊಂದು ಕಾರ್ಕಳದಲ್ಲಿ ಮತ್ತೆ ಶ್ರವಣ ಬೆಳಗೊಳ ಇಲ್ಲಿ --

ಆಹ್ಹ್ ಈ ಜೈನಿಸಂ ಅವ್ರೆಲ್ಲ ಇಲ್ಲಿ ಬರ್ತಾರೆ.

ಹಾಗಾಗಿ ಇವನು ಎಲ್ಲೊ ಓಡಾಡ್ಕೊಂಡು ಬಂದು ಒಂದು ದಣಿದ ಒಂದು --

ಆಹ್ಹ್ ಇದು ನೋಡ್ಲಿಕ್ಕೆ ಒಂದು ತಂಪಿನ ವಾತಾವರಣ ಹುಟ್ಟುತ್ತದೆ.

ಇಲ್ಲಿ ಒಂದು ಹಳೆಯದಾದ ಕಾರ್ ನಿಲ್ಸಿದ್ದರೆ ಅದು ಹಳೇದು ಅಂತ ಅಲ್ಲ ಒಂದು ರಿಪೇರಿಗೆ --

ಇದೊಂದ್ ಸುಂದರವಾದ ರಸ್ತೆ ರಸ್ತೆಯನ್ನ ತುಂಬಾ ಚೆನ್ನಾಗಿ ಇದ್ ಮಾಡಿದ್ದಾರೆ.

ಅಹ್ ಆಚೆ ಈಚೆ ಎಲ್ಲ ಗಾರ್ಡನ್ ಉಂಟು ಇಲ್ಲಿ-

ಇಲ್ಲಿ ಒಳ್ಳೆ ಒಂದು ಲೊಡ್ಜಿಂಗ್ ಫೆಸಿಲಿಟಿ ಮತ್ತೆ --

ಇಲ್ಲಿ ಬಹುಶ ಕಾರ್ ಡ್ರೈವಿಂಗ್ ಅಥವಾ ಏನಾದ್ರು ಕಲಿಸಲಿಕ್ಕೆ ಅವಕಾಶ ಇರ್ತದೆ.